ಹ್ಮ್ ಕೂಡಾ ಗಟ್ಟಿಗಿರ್ತರ.

ನಾವು ವಾರಕ್ಕೆ ಎರಡ್ ಮೂರ್ ಸರ್ತಿ ತಿಂತೀವಿ ಜೋಳಾ ರೊಟ್ಟಿ.

ಅವೆಲ್ಲಾ ವಾರಕ್ಕ್ ಎರಡ್ ಮೂರ್ ಸರ್ತಿ ತಿಂತಿವಿ. ಹ್ಮ್ first of all oil food ತಿನ್ಬಾರ್ದು ಎಣ್ಣೆ items ಎಣ್ಣೆ ಪದಾರ್ಥಾ ಮಾತ್ರ ತಿನ್ನಾಕೆ ಹೋಗ್ಬಾರ್ದು. ನಾವ್ ಮುಂಜಾನೆ ನಾಷ್ಟ ಜಾಸ್ತಿ ಮಾಡೋದ್ ಅದೆ. ತಿನಬೇ~ fat fat ಕೊಬ್ಬು ಬೆಳೆಯೊದ್ ಅದರಿಂದೆ ಕೂಡಾ ಆಗ್ತೀವಿ ಮನುಷರೂ.

Tea ಜಾಸ್ತಿ ಕೂಡಿಬಾರ್ದು tea, coffee . ಅದು ಕುಡ್ದ್ರೆ ಎಲ್ಲಾ heat ಅಲ್ಲಾ. ಹ್ಮ್ ಅದು ಕುಡ್ದ್ರೆ heat tea, coffee first of all tea, coffee ನೇ ಕೂಡಿಬಾರ್ದು అసలు .

ಹ್ಮ್ ಬರೆ ಕಾಳು ಸೊಪ್ಪು ತರಕಾರಿ ಅಂತವೆ ತಿನ್ಬೇಕು. ಅಂತವೆ ತಿನಬೇಕು ಮನುಷ್ಯ ಆರೋಗ್ಯವಾಗಿ ಇರ್ತಾನ. ಹ್ಮ್. Chicken mutton ಗಳು ಜಾಸ್ತಿ ಬಳಸ್ಬಾರ್ದು ಅವು ಕೂಡ. ಆಯ್ತ್ ನಾನ್ ಅಮೇಲ್ ಮಾಡ್ತೀನಿ ಸ್ವಲ್ಪಕೆಲ್ಸ ಐತೆ.

ನನ್ನ ಬಾಲ್ಯದ ಜೀವನ ತುಂಬ ಕಷ್ಟಕರವಾಗಿತ್ತು ಸಣ್ಣದಿರುವಾಗಲಿಂದೂ ನಾವು ಒಂದು ಓದಲಿಕ್ಕೆ ಆಗಲಿ ಒಂದು ಹೊರಗೆ ಹೋಗ~ ಹೋಗಲಿಕ್ಕೆ ಆಗಲಿ ಅಪ್ಪ ಅಮ್ಮನ ಒಂದು ಸಲಹೆ ತುಂಬಾ ಮುಖ್ಯವಾದದ್ದು ಆಗಿತ್ತು ಒಂದು ಶಾಲೆಗೆ ಹೋಗ್ಬೇಕಾದ್ರು. ನಾವು ತುಂಬಾ ಕಷ್ಟಪಟ್ಟೆ ಓದಿದ್ದೇವೆ ಅಂದ್ರೆ ಆಮ್~ ಅಪ್ಪಾ ಅಮ್ಮಾ ಎಲ್ಲಾ ತುಂಬಾ ಕಷ್ಟದಲ್ಲೇ ಬಂದವರು ಒಂದು hotel ಲಲ್ಲಿ ಅಲ್ಲಿ ಎಲ್ಲಾ ಉದ್ಯಮಿ ಆಗಿದ್ದರು ನನ್ನ ತಂದೆ ಆದ ಕಾರಣ ನಮಗೆ ಸಹ ಒಂದು ಓದುವ ಒಂದು ಕುತೂಹಲ ತುಂಬಾ ಇತ್ತು ಆದರೂ ನಮ್ಮನ್ನು ತುಂಬಾ. ಕಷ್ಟದಿಂದ ಓದಿಸಿ ಅವರನ್ನು ನಮ್ಮನ್ನ ತುಂಬಾ ಒಳ್ಳೆ ರೀತಿಯಿಂದ ಒಳ್ಳೆ ಸಲಹೆಯನ್ನು ಕೊಡ್ತಾ ಬಂದ್ರೂ ಹಾಗಾಗಿ ನಾವು ಓದುತ್ತ ಬಂದ್ವಿ hotel ಇತ್ತು ಮತ್ತೆ ದನವನೆಲ್ಲಾ ಸಾಕಿದ್ದರು ಒಂದು ಬಳ~ ಒಂದು ಬಳಪ ಕಡ್ಡಿ. ತಕ್ಕೊಳಿಕ್ಕಾಗ್ಲಿ ಒಂದು book ತಕ್ಕೊಳಿಕ್ಕಾಗ್ಲಿ ತುಂಬಾ ಕಷ್ಟ ಆಗ್ತಿತ್ತು ಮನೇಲಿ ಬಡತನ ಏನ್ ಮಾಡುದು ನಮಗೆ ಓದ್ಬೇಕು ಅನ್ನುವ ಒಂದು ದೊಡ್ಡ ಕುತೂಹಲ ಹಾಗಾಗಿ ನಮ್ ಅಪ್ಪ ಅಮ್ಮಾ ಪ್ರೀತಿಯಿಂದ ನಮ್ಮನ್ನು ಸಾಕಿದ್ರು ಅವ್ರ ಹೊಟ್ಟೆಗಿಲ್ಲ ಅಂದ್ರು ನಮ್ಮನ್ನು. ನಮ್ಮ ಹೊಟ್ಟೆಗೆ ಯಾವ ರೀತಿಯಲ್ಲೂ ಕಡಿಮೆ ಮಾಡದೆ ಪ್ರೀತಿಯಿಂದ ನಮ್ಮನ್ನು ವಿದ್ಯಾಭ್ಯಾಸ ಕೊಡಿಸಿ ಯಾವ ರೀತಿಯಿಂದು ತೊಂದರೆಯಾಗ್ದೆ ನಮ್ಮನ್ನು ಒಂದು ಒಳ್ಳೆ ರೀತಿಯಿಂದ ಒಂದು ಮಟ್ಟಕ್ಕೆ ತಂದ್ರು ಆಗ ಮತ್ತೆ ತುಂಬಾ ಆಟ ಆಡ್ಲಿಕ್ಕೆ. ಹೊರಗ್ ಹೋಗ್ಲಿಕ್ಕೆ ಒಬ್ಬರ ಸ್ನೇಹಿತರೊಟ್ಟಿಗೆ ಹೋಗ್ಲಿಕ್ಕೆ ಆ ತರಾ ಎಲ್ಲಾ ಒಂದು ಅನುಭವ ಇರಲಿಲ್ಲ ಆದ್ರು ನಮ್ಮ ಮನೇಲಿ ಬಿಡತಿದಿಲ್ಲ ಕಷ್ಟ ಅಂದ್ರೆ ಹುಡುಗೀಯರ್ ಅಲ್ವಾ ಅಲ್ಲಿ ಹೋಗ್ಲಿಕ್ಕೆ ಇಲ್ಲಿ ಹೋಗ್ಲಿಕ್ಕೆ ಇಲ್ಲ ಹಾಗೆ ಮಾಡ್ಲಿಕಿಲ್ಲ ಮನೆಯಲ್ಲೆ. ಒಂದು ಹುಡುಗ್ರ ಹತ್ರ ಮಾತಾಡ್ಲಿಕ್ ಇಲ್ಲ so ಆ ತರಾ ಅನುಭವಗಳಲ್ಲಿ ನಾವು ಬೆಳ್ಕೊಂಡು ಬಂದು ತುಂಬಾ ಕಷ್ಟದಲ್ಲಿ ಆದ್ರೆ ಅಪ್ಪ ಅಮ್ಮನ್ ಮಾತ್ ಕೆಳ್ಕೊಂಡು ಅಷ್ಟೇ ಪ್ರೀತಿಯನ್ನ ತೋರ್ಸ್ತಿದ್ರು ಆ ಪ್ರೀತಿಯಿಂದ್ಲೇ ನಾವು ಓದಿ ಇಲ್ಲಿವರೆಗೆ ಬಂತು ನನ್ನ ತಂಗಿ. ತಮ್ಮ ಅಣ್ಣ ಇದ್ರು ನಾವು ಒಟ್ಟಿಗೆ ಒಂದು ಐದು ಜನ ಇದ್ವಿ ಒಟ್ಟಿಗೆ ಅದ್ರಲ್ಲೂ ನಾನು ಮತ್ತೆ ನನ್ನ ಅಣ್ಣ ಜಾಸ್ತಿ ಓದೋರ್ ಅಲ್ಲಾ ಏಕಂದ್ರೆ ಮನೆಯಲ್ಲಿ ಹಿರಿಯರಾದ ಕಾರಣ ತುಂಬಾ ಕಷ್ಟ ಇತ್ತು ನಮಗೆ ಮತ್ತೆ ಆಟ ಆಡ್ಕೊಂಡು ಹಾಗೆಲ್ಲಾ ಮಾಡ್ತಿತ್ತು hotel ಗೆ ಎಲ್ಲ. ಮಾಡಿದ್ರು ಅಪ್ಪ ಹಾಗಾಗಿ ಅಲ್ಲಿ ಸಹ ನೋಡ್ಕೊಳ್ಳುತಿತ್ತು ಅಪ್ಪನ ಒಂದು ವ್ಯವಹಾರಕ್ಕೆ ಸ್ವಲ್ಪ ನಾವು ಕೈ ಕೊಟ್ವಿ ಅಪ್ಪನಿಗೆ ಸ್ವಲ್ಪ ಆರೋಗ್ಯ ಹಾಳ್ ಆಯ್ತು ಅವರಿಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಿ. ತುಂಬಾ ತೊಂದರೆ ಆಗಿ ಒಂದೆರಡು ತಿಂಗಳು bed ಅಲ್ಲೆ ಇದ್ರು ಅವ್ರು ಆದ ಕಾರಣ ನಂಗ್ ಆ time ಅಲ್ಲಿ exam ಪರೀಕ್ಷೆ ಇದ್ದ ಕಾರಣ ನಮಗೂ ಶಾಲೆಗೆ ಹೋಗುವಂತ ಒಂದು ಅನುಕೂಲ ಇರಲಿಲ್ಲ so ಹಾಗಾಗಿ ನನ್ನ. ತಂಗಿ ತಮ್ಮನನ್ನು ನಾವು ಮುಂದೆ ಕಳ್ಸ್ಲಿಕ್ಕೆ ಪ್ರಯತ್ನ ಮಾಡ್ದ್ವಿ ಅವರ ಒಂದು ಉದ್ಯಮವನ್ನು ನಾವೆ ನೋಡ್ಕೊಂತ ಹೋಗಿ ಅವರಾದ್ರೂ ಒಂದು ಓದ್ಲಿ ಅನ್ನೋ ಇಚ್ಚೆಯಿಂದ ನಾವು ಕಷ್ಟಪಟ್ಟು ಅವರನ್ನು ದೊಡ್ಡದು ಮಾಡ್ತಾ ಬಂದ್ವಿ ಅಮ್ಮನಿಗು ತುಂಬಾ ಕಷ್ಟ ಇತ್ತು ಪಾಪ. ಅವಳ ಆರೋಗ್ಯವು ತುಂಬಾ ಕಷ್ಟ ಇತ್ತು ಮನೇಲಿ ಹಾಲ್ ಕರೆದು ಅವಳು ಮಾರ್ಬೇಕಿತ್ತು ಮತ್ತೆ ಮೊಸರು ಮಾಡಿ ಮತ್ತೆ ಬೆಣ್ಣೆ ತೆಗ್ದು ಅದನ್ನ ಸಹ ಮಾರ್ತಾ ಇದ್ದಳು ತುಪ್ಪ ಎಲ್ಲಾ ಮಾಡಿ ಅದೆ ದುಡ್ಡಿಂದ ನಮಗೆ ಶಾಲೆಗೆಲ್ಲಾ. ಕಳಸ್ತಾ ಇದ್ಲು ಮತ್ತೆ ಗಿಲ್ಲಿ ದಂಡ ಮತ್ತೆ ಗೋಲಿ ಆತರದೆಲ್ಲಾ ಆಟಗಳನ್ನ ನಾವು ಚಿಕ್ಕೋದಿರುವಾಗ ತುಂಬಾ ಆಡಿದೆವು ಕುಂಟೆಬಿಲ್ಲಿ ಆಗಿನ ಆಟಗಳೆಲ್ಲಾ ಈಗ ನೋಡ್ಲಿಕ್ಕೆ ಯಾವುದು ಕಂಡು ಬರುದಿಲ್ಲಲಾ. ಆಗಿನ ಒಂದು ಖುಷಿಯೆ ಕುತೂಹಲವೆ ಬೇರೆ ಇತ್ತು ಆದ್ರೆ ಈಗ್ಲೂ ಅದನ್ನ ಎಣಿಸ್ತಾಯಿರ್ತೆವೆ ನಾವು ಬಾಲ್ಯದ ಒಂದು ಕುತೂಹಲ ಆಟಗಳನ್ನು ಒಂದು ಸಂಭ್ರಮಿಸದ ಒ~ ಒಂದು ಸ~ ಸಮಯವನೆಲ್ಲಾ. ಆದ್ರೆ ಏನ್ ಮಾಡೋದು ಈಗ ತಂದುಕೊಡ್ಲಿಕ್ಕೆ ಆಗೋದಿಲ್ಲ ಏನ್ ಮಾಡೋದು ಈ ರೀತಿಯಲ್ಲಿ ಒಂದ್ ಆಮೇಲೆ ಮದ್ವೆ ಮಾಡಿ ಕೊಟ್ರು ನಮಗೆಲ್ಲಾ ತೊಂದ್ರೆ ಇಲ್ಲ. ಈಗೊಂದು ಕಷ್ಟದ ಜೀವನದಲ್ಲಿ ಒಳ್ಳೆ ರೀತಿಯಲ್ಲಿ ಒಂದ್ ನಡ್ಕೊಂಡ್ ಹೋಗ್ತಾ ಉಂಟು ಈಗಿನ್ ಮಕ್ಕಳಿಗೆ ಹೇಗೆ ಅಂದ್ರೆ ಈಗಿನದೆಲ್ಲ ತುಂಬಾ ಅನುಕೂಲ ಇದೆ ಮಕ್ಕಳಿಗೆಲ್ಲಾ ಆದ್ರೆ ನವ~ ನಾವು ಕಷ್ಟಪಟ್ಟಿರುವಂತ ಒಂದು ಸಂದರ್ಭ ಉಂಟಲ್ಲಾ ಈಗ ಮಕ್ಕಳಿಗೆ ಆತರಾ ಎಲ್ಲಾ ಇಲ್ಲ. ಎಲ್ಲಾ ವ್ಯವಸ್ಥೆ ಉಂಟು so ಆಟ ಆಡ್ಬೋದು ಹೊರಗ್ ಹೋಗ್ಲಿಕ್ಕು ಒಂದು privacy ಸಿಗ್ತದೆ ಹೊರಗ್ ಹೋಗ್ಬೋದು ಹಾಗೆಲ್ಲಾ ನಾವು ಯಾವುದನ್ನು ಅವರಿಗೆ ಕಟ್ಟಿ ಹಿಡಿಯುದಿಲ್ಲ ಒಳಗೆಲ್ಲಾ ಹಾ ಆಯ್ತು ತೊಂದ್ರೆ ಇಲ್ಲ ಮಾಡಿ ಒಳ್ಳೇದಾಗ್ಲಿ. ಒಳ್ಳೆ ರೀತಿಯಿಂದ ಓದಿ ಅಂತ ಒಳ್ಳೆ ಸಲಹೆಗಳನ್ನೇ ಕೋಟ್ಕೋಂಡ್ ನಾವು ದೊಡ್ಡದ್ ಮಾಡ್ತಾ ಬರ್ತೇವೆ ಮಕ್ಕಳಿಗೆ ಹಾಗಾಗಿ ಈಗಿನ ಒಂದು ವಾತಾವರಣ ಉಂಟು ಅಲ್ಲಾ ತುಂಬಾ ಅನುಕೂಲಕರವಾಗಿದೆ ಆಗೆಲ್ಲ ನಡಿತಿರ್ಲಿಲ್ಲ ನಮ್ದೆಲ್ಲ ಕಾಲದಲ್ಲಿ. ಈಗಂದ್ರೆ ಒಂಥರಾ ಅದು ತಿಳುವಳಿಕೆ ಬಂದು ಬಂದು ಒಂದು ನಾವು ನಮ್ಮ ಮಕ್ಕಳನ್ನ ಹೀಗ್ ಬೆಳೆಸ್ಬೇಕು ಅನ್ನೊ ಮನೋಭಾವನೆ ನಮ್ಮ ಮನಸಲ್ಲಿ ಬಂದು ಆಗ ನಮ್ಮ ಮಕ್ಕಳಿಗೊಂದು ಒಳ್ಳೆಯ ರೀತಿಯಿಂದ ನಾವು ಮುಂದಕ್ಕೆ ಹೋಗುವ ಒಂದು. ಅನುಕೂಲವನ್ನು ಮಾಡಿಕೊಡ್ಬೇಕಾಂತ ನಾವು ತುಂಬಾ ಪ್ರಯತ್ನ ಪಟ್ಟು ನಮ್ಮ ಮಕ್ಕಳನ್ನು ನಾವು ಒಳ್ಳೆ ರೀತಿಯಿಂದ ಓದಿಸಿದೆವು ಅವು ಆ ಮಕ್ಕಳು ಒಳ್ಳೆ ರೀತಿಯಿಂದ ಓದ್ತ ಇದ್ದಾರೆ so ಅವ್ರು ಮಾಡುವಂತಾ ಪ್ರತಿಯೊಂದು ಕೆಲಸಕ್ಕೂ ನಾವು. ಸಲಹೆ ಕೊಡ್ತಾ ಅವ್ರಿಗೆ ಒಂದು ಹುಮ್ಮಸ್ಸು ತುಂಬುತಾ ಅವರಿಗೆ ಒಂದು ಧೈರ್ಯ ಕೊಡ್ತಾ ಅವ್ರಿಗೆ ಏನ್ ಮಾಡಬೇಕು ಏನಿಲ್ಲ ಅದನ್ನ ಒಳ್ಳೆ ರೀತಿಯಿಂದ ನಾವು friend ತ~ ತರ ನಾವು ಸ್ನೇಹಿತರ ತರ ಹಾ. ವರ್ತನೆ ಮಾಡ್ತಾ ಹೋದ್ರೆ ಆ ಮಕ್ಕಳು ಒಳ್ಳೆ ದಾರಿಲಿ ಬರ್ತಾರೆ so ಇಲ್ಲ ಹಾಗಲ್ಲ ಹಿಗಲ್ಲ ಅಂತ ಆ ಮಕ್ಕಳನ್ನು ತುಂಬಾ ಹಟದಿಂದ ಹಿಡ್ದಾಗ ಆ ಮಕ್ಕಳು ಇನ್ನೂ ಹದಗೆಡುವುದು ಉಂಟು. ಹಾಗಾಗಿ ನಮ್ಮ ಮಕ್ಕಳನೆಲ್ಲ ಒಳ್ಳೆ ರೀತಿಯಿಂದ ನಾವು ಮಾತಾಡಿ ಬದಿಯಲ್ಲಿ ಕೂತ್ಕೊಂಡು ಜೊತೆಯಲ್ಲಿ ಅವ್ರಿಗೆ ಒಳ್ಳೆ ಸ್ನೇಹಿತರ ತರಾ ತಿಳುವಳಿಕೆ ಹೇಳ್ಕೊಂಡು ಅವುಗಳನ್ನು ಮುಂದೆ ತರ್ತಾ ಬಂದ್ರೆ ಮಕ್ಕಳಿಗೆ ಒಳ್ಳೆ. ಒಂದು ಅನುಕೂಲ ಆಗ್ತದೆ ಅವ್ರು ಏನ್ ಮಾಡ್ಬೇಕ್ ಅಂತ ಇಚ್ಚಿಸ್ತಾರೋ ಆ ಪ್ರಯತ್ನ ಸಾಗ್ತದೆ ಅನ್ನೋ ಮನೋಭಾವನೆ ನಮ್ಮಲ್ಲಿದೆ.

ನಾವ್ ಚೆನ್ನಗಿದಿರಿ ಎನ್ ಮಾಡ್ತೈದಿರ ಎನ್ ಕಥೆ ಹ ಇಲ್ಲೇ ಇದಿವಿ ಸುಮ್ನೆ

ಈಗ ನನ್ಗೆ doubts ಇತ್ತು money ಬಗ್ಗೆ ಸ್ವಲ್ಪ.

ಈಗ for Example note ban ಅದೆಲ್ಲ ಆಯ್ತು.

ಹ ಹೌದು ನಾಗೇಶ್ ಅವ್ರೆ.

ನಾವು ಹಳೆ note ಗುಳು ಜಾಸ್ತಿ ಇಟ್ಕೊಂಡಿರ್ತಿವಿ.

ಅದನ್ನೆಲ್ಲಾ ಒಂದೇ ಸತಿ ನಾವು convert ಮಾಡ್ಕೊಳ್ಕ ಆಗಲ್ವ. ಏನ್ ಮಾಡೋದು. ಅದೆ ನಾಗೇಶ್ ಅವ್ರೆ ಈಗ ಏನಂದ್ರೆ ಈವಾಗ ಹಳೆ note ಎಲ್ಲಾ ಈಗ ban ಮಾಡಿ ಈಗ ಹೊಸ note ತಂದವ್ರೆ.

ಹ ಅದೆ ಕಪ್ಪು money ಕಪ್ಪು ಹಣ ಅಂತ ಅದೆಲ್ಲ ನಮ್ಗೆ

ಈಗ್ ನಡೆಯೋದ್ ಏನ್ ಅಂದ್ರೆ ಅದು ban ಆಗೈತ್ ಅಂತ ಅವ್ರ್ ಹೇಳವ್ರೆ.

ಕೆಲವ್ ಕಡೆ ಎಲ್ಲಾ ನಾವ್ ನೋಡ್ಕೊಂಡ್ರೆ ಈಗೆಲ್ಲಾ ban ಆಯ್ತು.

ಈಗ್ ಹೊಸ note ಕೂಡ ಅದೆ ತರ ಆಗ್ತಿದೆ.

ನಮ್ಮ ರಾಜಕೀಯ ನಾಯಕರದು ಅವ್ರ್ದೆಲ್ಲಾ ಇರ್ತದೆ

ಅವ್ರ್ ಮಾಡೋ ತಪ್ಪು ಕೆಲಸ

ನಮ್ಗೆ ಜಾಸ್ತಿ need ಇದ್ರೆ money

ಆ time ಅಲ್ಲಿ ನಮ್ಗೆ

ಈಗ ಅದೆ ತರ ನಾವು ಜಾಸ್ತಿ ಕೋಟ್ಬಿಟ್ರು ಕೂಡನು

ಎಲ್ಲೋ ಒಂದು ವಿಡಿಯೋ ನೋಡ್ದೆ.

ನಮ್ ದೇಶ ಚೆನಾಗಿರ್ಲಿ ಅಂತ Currency ಎಲ್ಲಾ ಆ ತರ ಮಾಡಿ

ದುಡ್ಡ್ ಅಂದ್ರೇನು ಅದಕ್ಕ್ ಹಣಕಾಸ್ ಅದಕ್ಕ್ ಬೆಲೆನೆ ಇಲ್ದಿರ ಮಾಡಂಗ್ ಅವ್ರೆ

ದುಡ್ಡು ಕೂಡ Market ಅಲ್ ಇಟ್ಟ ಕೊಂಡ್ ಮಾರಾಟ ಮಾಡ್ತಾವ್ರೆ.

ಆ ತರ ಹಣ ಕಾಸು ಮಾರಾಟ ಮಾಡ್ತಾವ್ರೆ ಎಷ್ಟು ಕೆಟ್ಟ ಪರಿಸ್ಥಿತಿ ಗ್ ಬಂದೈತ್ ನೋಡಿ ನಮ್ ದೇಶ ಹೌದು

ಈಗ money value ಅಂದ್ರೆ money ಜಾಸ್ತಿ print ಆಗ್ ಬಿಟ್ರೆ.

ಎಷ್ಟೆ money ಕೊಟ್ರು ನಮ್ಗ್ ಬೇಕಾಗಿರೋ products ಬರಲ್ಲ.

ಅದಕ್ಕೆ ಕೆಲವ್ country ಅಲ್ಲಿ ಜಾಸ್ತಿ money ಕೊಟ್ಟು ನಮ್ಗ್ ಬೇಕಾಗಿರೋ product ಬರಲ್ಲ ಅವಾಗ ಅವ್ರು ನಮ್ ಕಡೆ ಈಗ two thousand rupees note ಹೆಂಗೈತೋ.

ಕಡೆ two lack rupees note ಗಳು ಮಾಡ್ತಾರೆ.

ಆದರು but value two lack ಅನ್ತಿದ್ರು ಅದು ನಮ್ಮ two thousands rupees note equal ಆಗೋದಿಲ್ಲ.

balance ಮಾಡ್ ಬೇಕಂದ್ರೆ ನಮ್ಮ ಈಗ

Reserve bank ಅಂತ ಈಗ ನಮ್ಗೆ Reserve bank of india ಹೆಂಗಿದ್ಯೋ.

ಎಲ್ಲಾ ದೇಶಕ್ಕೂ ಒಂದ್ ಒಂದ್ ಬ್ಯಾಂಕ್ ಇರುತ ಅಂಗೆ .

ಹೌದು ಆಗ economy ನೆ ಒಂಥರಾ ದುಸ್ಥಿತಿಗೆ ಬರುತೆ .

ಈಗ ನಾವು ಒಂದ್ ವೇಳೆ ನಮ್ಮ ನಮ್ಮ ಬಳಿ ಇರುವ money

ನಾವು ಈಗ ಆಗಿನ ಕಾಲದಲ್ಲಿ locker ಅಲ್ಲಿ ಇಟ್ಟು

ಎಲ್ಲೊ ಒಂದ್ ನಾವು ಬಚಿಟ್ಟು

ಆಗ ನಾವು save ಮಡ್ಬೌದು

ಆದ್ರೆ ಈಗ ನಾವು ಅದರ್ value ಕಮ್ಮಿ ಆಗ್ತಾ ಹೌದು ಮಾದ್ದಷ್ಟನು

ನಾನು ನನ್ನ ಬಳಿ ಒಂದು ಲಕ್ಷ ರುಪೈನ್ನು

locker ಅಲ್ಲಿ safe ಆಗಿ

ಹ ಒಂದು ಲಕ್ಷ safe ಆಗಿ ಇರುತ್ತೆ. ಆದ್ರೆ ಒಂದು ಲಕ್ಷ ಈಗಿನ ಬೆಲೆ